ನಮ್ಮ ಊರಿನ ಹೂವಿನ ಉಡುಗೊರೆ ಅಂಗಡಿ ಇಲ್ಲಿ ತುಂಬಾನೇ ಜನ ಹೂವನ್ನು ಖರೀದಿಸಲು ಬರುತ್ತಾರೆ.

ಏಕೆಂದರೆ ಇಲ್ಲಿ ಹೂವನ್ನು ಒಳ್ಳೆಯ ರೀತಿಯಿಂದ ಅಲಂಕಾರ ಮಾಡಿ ಮಾರುತ್ತಾರೆ.

ಮಧ್ಯದಲ್ಲಿ ಕ್ಯಾರೆಟ್ಟು ಮತ್ತು ಎಲೆಕೋಸಿನ ಸಲಾಡ್ನ್ನು ಇಟ್ಟಿದ್ದಾರೆ.

ಇದು ನಮ್ಮ ಮನೆ ಪಕ್ಕದಲ್ಲಿರುವ ಅಂಗಡಿ. ಇಲ್ಲಿ ಎಲ್ಲ ತರಹದ ಸಾಮಗ್ರಿಗಳು ಸಿಗುತ್ತದೆ. ತಿಂಡಿ ತಿನುಸುಗಳು ಸಿಗುತ್ತದೆ. ಇಲ್ಲಿ ನಾಕರಿಂದ ಐದು ಜನ ಕೆಲಸದವರಿದ್ದಾರೆ.

ಇದು ನಮ್ಮ ಊರಿನ ಪ್ರಸಿದ್ದವಾದ ಬ್ಯಾಟ್ ಮತ್ತು ಬಾಲ್ ನ--

ಇದು ನಮ್ಮ ಊರಿನ ಗ್ಯಾರೇಜ್ . ಇಲ್ಲಿ ತುಂಬಾನೆ ಕಾರುಗಳು ಬಂದು ರಿಪೇರ್ ಆಗುತ್ತದೆ ಮತ್ತು ಇಲ್ಲಿ ದೊಡ್ಡ ದೊಡ್ಡ ಗಾತ್ರದ ಕಾರ್ ಗಳು ಬರುತ್ತದೆ.

ಮತ್ತು ಇಲ್ಲಿಯ ಊರಿನವರು ಬೇರೆ ಬೇರೆ ಊರಿಗೆ ಹೋಗಲು ರೈಲ್ ನಿಲ್ದಾಣಕ್ಕೆ ಬರುತ್ತಾರೆ.

ವಿಠ್ಠಲ ಪಧವಿ ಪೂರ್ವ ಕಾಲೇಜು. ಈ ಪದವಿ ಪೂರ್ವ ಕಾಲೇಜು ಪ್ರಸಿದ್ಧವಾಗಿಧೆ ಎಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿಧ್ಯಬ್ಯಾಸವನ್ನು ನೀಡುತ್ತಾರೆ.